ಮತ್ತು ಇಲ್ಲಿ ತ್ರಿ ಡಿ ಫಿಲಂ ನ್ನು ನೋಡಬಹುದು.

ಮತ್ತು ಸುತ್ತಲೂ ಬಹಳ ಚೆನ್ನಾಗಿರುವಂತಹ ಸ್ಕ್ರೀನ್ ನನ್ನು ಹಾಕಿದ್ದಾರೆ .

ಈ ಒಂದು ಮಂಟಪ ಬಹಳ ಸುಂದರವಾಗಿ ನಿರ್ಮಾಣಗೊಂಡು --

ಮತ್ತು ಇಲ್ಲಿ ಒಂದು ಪಕ್ಷಿಯು ಕೂಡ ನೆಲದ ಮೇಲೆ ಕುಳಿತಿದೆ.

ಸುತ್ತಲು ಗಿಡಮರಗಳಿರುವುದರಿಂದ ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಮತ್ತು ಸಮುದ್ರ ಸುತ್ತಲೂ ಕಲ್ಲಿನ ಬಂಡೆಗಳು ಇವೆ ಆ ಕಲ್ಲಿನ ಬಂಡೆಗಳು ವಿವಿಧ ರೀತಿಯ ಬಣ್ಣಗಳಿಂದ ಕೂಡಿದೆ --

ಬೈಲು ದೃಶ್ಯ ನೋಡಲು ಬಹಳ ಸುಂದರವಾಗಿ ಕಾಣುತಿದೆ.

ಇಲ್ಲಿ ಹಲವಾರು ಜನರು ಬಂದು ಪಂಚಾಯಿತಿಯಲ್ಲಿ ಪಾಲ್ಗೊಂಡಿದ್ದಾರೆ.

ಮತ್ತು ಈ ನೀರಿನಲ್ಲಿ ಬಹಳಷ್ಟು ಜೀವಿಗಳು ವಾಸಿಸುತವೆ.

ಆ ಬಲ್ಪು ಗಳಿಂದ ಬಹಳ ಚೆನ್ನಾಗಿ ಅಲಂಕರಿಸಿದ್ದಾರೆ .

ಈ ನೋಡುವ ದೃಶ್ಯ ಬಹಳ ಚೆನ್ನಾಗಿ ಇದೆ.

ಈ ಪಾರ್ಕ್ ನಲ್ಲಿ ಗಿಡಗಳಲ್ಲಿ ಇರುವಂತಹ ಹೂವುಗಳು ಬಹಳ ಅಚ್ಚ ಹಸಿರಿನಿಂದ ಮತ್ತು --

ಹಲವಾರು ಜನರು ಬಂದು ಇಲ್ಲಿ ವ್ಯಾಯಾಮವನ್ನು ಮಾಡುತ್ತಾರೆ.

ಮತ್ತು ಈ ನೀರಿನಲ್ಲಿ ಹಲವಾರು ಜಲಚರ ಜೀವಿಗಳು ಇವೆ .